ಅದ್ ಹೌದು ಮೊನ್ನೆ ನೀವ್ ಇದಿಕ್ಕೆ movie ಗೆ ಇದು traveling ಗೆ ಎಲ್ಲ ಹೋಗಿದ್ದು ಅಂತ ಸುದ್ದಿ ಸಿಕ್ಕಿತು .

ಸ್ವಲ್ಪ ಗಮ್ಮತ್ ಮಾಡ್ಬೇಕಲ್ವಾ.

Traveling ಮಾತ್ರ okay good good ಎಲ್ಲಿಗೆಲ್ಲ ಹೋದ್ರಿ ಮಾರಾಯ ನಮ್ಗೆ ಹೇಳಿ.

ಹೌದಾ. ಗಮ್ಮತ್ ಮಾಡಿದ್ರಿ ಹಾಗಾದ್ರೆ

ಇಲ್ಲ ನಾವೆಲ್ಲಿಗೂ ಹೋಗ್ಲಿಲ್ಲ ನಮ್ದು ಗೊತ್ತಲ್ವಾ,

But ನಮಗೆ ಮತ್ತೆ ತುಂಬಾ ದೂರ ದೂರ ಹೋಗಲ್ಲ.

ಚಿಕ್ಕ ಚಿಕ್ಕ place ಗೆ ಚಿಕ್ಕ ಪುಟ್ಟ place ಗೆ ಮತ್ತೆ ಹೋದ್ರೆ ವಿಷ್ಯ ತಿಳ್ಕೊಳ್ಳಾಬೇಕಲ್ಲ.

ಹೌದ್ ಹೌದು ಆ ಜಾಗದ ಎಲ್ಲ ವಿಷ್ಯ ತಿಳ್ಕೊಳ್ಬೇಕು.

ನಾವ್

ನಾವ್~ Kerala ಕಡೆ ಹೋದ್ವಿ Kasaragod .

ಹಾಗೇನೇ Malayalam ಬರ್ತದೇ ತುಂಬಾ ಸ್ವಲ್ಪ ಸ್ವಲ್ಪ.

ಹಾ okay ಆಗ್ಲಿ ಆಗ್ಲಿ ಆ Malayali

ನಮ್ಗೆ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ

ಅಂತು ಇಂತು ಹೊಸ ವರ್ಷ travel ಮೂಲಕ ಗಮ್ಮತ್ ಮಾಡಿದ್ದಿ ಹಾಗಾದ್ರೆ.

ಅಲ್ಲಾ ಅಲ್ಲಾ ನಂಗೆ bike ಉಂಟಲ್ಲಾ bike ಅಲ್ಲಿ ತುಂಬಾ ದೂರ ಅಂತಿಲ್ಲ ನಮ್ಮ

ತಿಕೊಳ್ಳೋದು ಅಂದ್ರೆ ನಂಗೆ ತುಂಬಾ ಇಷ್ಟ ಹಾಗಾದ್ರೆ ಇತಿಹಾಸ ಎಲ್ಲ ತಿಳ್ಕೊಳ್ತಾ ಇರ್ತೇನೆ.

ಮತ್ತೆ new ಹೊಸ ಅದನ್ನು ಕೂಡ ತಿಳ್ಕೊಳ್ತಾಇರ್ತೇನೆ.

ಹೊಸ ಹೊಸದಕ್ಕೆ ನಾವು ಇದ್~ ಆಗಬೇಕಲ್ವಾ.

ಎಲ್ಲೆಲ್ಲ plan ಮಾಡಿದ್ದೀರಿ ಅದು ಹೇಳಿ.

ಹಾ ಮಾಡ್ಬೇಕಂತ ಇದ್ದೇನೆ ನಾನು ಕೂಡ.

ನಿಮ್ಗೆ long~ drive bike ನಲ್ಲಿ ಹೋಗ್ಬಹುದು ಅಲ್ವ.

ಹೌದ್ ಹೌದು ಹೌದ್ ಹೌದ್ ನಮ್ಗೆ long ಅಂತ ಹೇಳಿದ್ರೆ ನನ್ಗೆ ನಾನು bike ನಲ್ಲಿ ಹೋಗಿದ್ದೇನೆ Shivamogga ದ ವರೆಗೆ.

ಬೇರೆ ನಂದು ಒಂದು plan ಇದೆ ನನ್ನ ಕೇಳ್ಳೆ ಇಲ್ಲ.

ನಂದು bike ಅಲ್ಲಿ next Ladakh ಹೋಗ್ವ ಅಂತ ಇದ್ದೇನೆ.

ಹಾ ನಾವಿಬ್ರು ಒಟ್ಟಿಗೆ ಹೋಗಬಹುದಲ್ಲಾ.

ಹಾ ಇನ್ನೊಂದ್ ಸರ್ತಿ plan ಹಾಕುವಾಗ ಒಟ್ಟಿಗೆ plan ಹಾಕುವ Ladakh ಗೆ ಹಾಕುವ.

ಈಗ ಸ್ವಲ್ಪ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕೂಡ ಆಗಿದೆ.

ಹಾ ಹೌದ್ ಅದು ಈಗ ಚಳಿ ಅಲ್ವ.

ಸರಿ ಸರಿ.

ಹ್ಮ್ ನಾವ್ ಅರಾಮ್ ಅದಿವಿ ನೀವ್ ಅರಾಮ್ ಅದಿರಾ?

ಆಹ್ ಮತ್ತೆ ಹೇಗೆ ಇದೆ ನಿಮ್ಮ್ ಕಡೆ ಎಲ್ಲಾ? ಆಹ್ ಹೇಳ್ರಿ? ಏನಿಲ್ಲಾ ಎಲ್ಲಾ ಚೊಲೋ ಐತಿ ಅರಾಮ. ಆಹ್ ನಮ್ಮ್ ನಮ್ಮ್ ಕಡೆ ಎಲ್ಲಾ ಚೊಲೋ ಐತಿ ನಾವ್ ಅರಾಮ್ ಅದೇವಿ ಮತ್ತೆ ಏನ್ ಮಾಡ್ಕೊಂಡಿದಿರಾ ನೀವು? ಎನಿಲ್ಲಾ ಖಾ~ ಖಾಲಿ ಇದ್ದೆ ಹಂಗೆ. ಹಾ ಹಾ ಹಾ. ಹೆಂಗ್ ಮಾಡ್ತಿರಿ ದೀಪಾವಳಿ? ನಮ್ಮ್ ಕಡೆ ಅಂತಿ ಹೆಂಗ್ ಮಾಡ್ತಾರಪಾ ಅಂದ್ರ ಅದ್ದೂರಿಯಾಗಿ full ಆಹ್ ಒಂದ ಇನ್ನ ಎರ್ಡ ದಿನಾ ಮುಂಚೆನೆ ಅದರ ಬಗ್ಗೆ ತಯಾರಿಯನ್ನು ಮಾಡ್ಕೊತಾರೆ. ಹ್ಮ್ ನಾವ್ ಎಂಟ ದಿನಾ पहला ready .

ಎಂಟ ದಿನಾ ಮಾಡಾಕ.

ನಮ್ಗೆ ಎರ್ಡ್ ದಿನಾ ಸಾಕು ಅವಾಗೆಲ್ಲಾ ಇ~ ಗೊತ್ತ್ ಇರುತ್ತಲ್ಲಾ ನಮ್ಗೆ ಅವಾಗೆಲ್ಲಾ prepare ಮಾಡಿರ್ತೆವಿ ಆಮೇಲೆ . ಎಲ್ಲಾ ನಾವ್ ಅದರ ಬಗ್ಗೆ ಎಂಟ ದಿನಾ ಮುಂಚೆನೆ ನಾವ್ ತಯಾರಿ ಮಾಡಿರ್ತೆವಿ ಎರ್ಡ್ ದಿನಾ ಸಾಕ ನಮ್ಗೆ ಎಲ್ಲಾ ಇದೆ market ಗೆ ಹೋಗಿ ಎಲ್ಲಾ ತಂದು. ಪೂಜಾ ಯಾವಾಗ ಮಾಡ್ತೇರಿ ನೀವು ಅದ ದಿವ್ಸ? ನಾವು ನಾವು ಪಾಡ್ಯಾ ಪಾಡ್ಯಾ ದಿನಾ ಮಾಡ್ತೇವಿ. ಆಹ್ ಇಲ್ಲಾ ಇಲ್ಲೆ ದೀಪಾವಳಿ ದಿವ್ಸ ಮನ್ಯಾಗ ಮಾಡ್ತೇವ.

ಆಮೇಲೆ ಯಾ~ ಪಾಡ್ಯಾ ದಿವ್ಸ ಅಂಗಡ್ಯಾಗ ಮಾಡ್ತೇವ್ shop ಒಳಗ.